ಹೇ ಮಳೆ~ ಮಳಿಮ್ಯಾಲೆ ಎಷ್ಟೊಂದ್ songs ಇದಾವ ನೋಡಿದಿಲ್ ಅದೊಂಥರಾ ಇದು. ಮಳಿ ಮ್ಯಾಲೆ ಎಲ್ಲಾರಿಗೂ. ಮಳಿಮ್ಯಾಲೆ ಎಲ್ಲಾ status ಹಾಕುದೇನ ಓಟ್ ಮಳಿ ಬಂದ್ರ್ ಅದನ್ನ ನೆನಸ್ಕೊಳುದ್ ಅಂದ್ರ ಇನ್ನು ಚುಲೊ. ಹ್ಮ್ ಆದ ಕಾಲೆಲ್ಲಾ ರಾಡಿ ಮಾಡ್ಕೊಂಡ್ ಬಟ್ಟೆಗೋಳಂಕರ್ ಮನಿಗೆ ಬಂದ್ mummy ಕಡೆ ಬೈಸ್ಕೊತಿದ್ವಿ ಅವಾಗ. June ಶಾಲಿ start ಅದ್ರ ಅಯ್ಯ mummy ಮಳೆಗಾಲ ಮಳಿಗಾಲ ಬಂದಿರ್ತೇತಿ ಹೆಂಗ್ ಹೋಗುದು ಅಂತೇಳಿ plastic cover ಎಲ್ಲಾ ಮಳಿಗಾಲದಾಗ ಹಾಕೊಂಡ್.

ಹಿಂದ್ ಚಪ್ಪಲಿಗಾಲಿಲೇ ಸಿಡ್ಸ್ಕೊಂಡ್ ಹೋಗ್ತಿದ್ವಿ. ಆಯಿತ್ ತುಗೋ ಅಪ್ಪಿ ನಿನ್ ಜೊತಿ ಮಾತಾಡಿ ಬಾಳ ಖುಷಿ ಆತು. ನಾ ಮಳಿಯೊಳಗ ನೆನಸಂತೆನಿ. ಇನ್ನೋಂಸ್ವಪ ನೆನಸ್ಕೊಂತೀನಿ ನಿಂಗ್ ಆಮೇಲ್ call ಮಾಡ್ತೇನಿ bye . ಆಯಿತು ಮನೆಗೆ ಹೋಗಿ ಬಿಸಿ ಬಿಸಿ ಪಕೋಡಾ ಚಾ ಕುಡಿ ಇನ್ನು ಚೆನ್ನಾಗಿ ಅನಿಸುತೆ. Okay bye bye bye ಹಂಗಂದ್ರ.

ಹಾ ನಾನ್ ಹುಷಾರಾಗಿದ್ದೇನೆ. ನೀನ್ ಹೇಗಿದ್ದೀಯಾ? ಹಾ ನಾನ್ ಹುಷಾರಾಗಿದ್ದೇನೆ. ಮತ್ತೇ ಮನೇಲೆಲ್ಲ ಹೇಗಿದ್ದಾರೆ?

ಹಾ ಎಲ್ಲ ಹುಷಾರಾಗಿದ್ದಾರೆ. ನಿಮ್ಮ ಮನೆಲಿ ಹೇಗಿದ್ದಾರೆ? ಹಾ ಎಲ್ಲರೂ ಕೂಡ ಹುಷಾರಾಗಿದ್ದಾರೆ. ಮತ್ತೇ ಏನ್.

ನಾನ್ ಏನು ಇಲ್ಲ, ನಮ್ಮ college ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಅದ್ರ ಬಗ್ಗೆ ನಾನ್ ಯೋಚ್ನೆ ಮಾಡ್ತಾ ಇದ್ದೆ.

ಏನಾದ್ರೂ ಮಾಡಬೇಕಂತ ಅನ್ಕೊಂಡಿದ್ದೀಯಾ?

ಆ ಹೌದು ನಾವೂ ನೃತ್ಯ ಕಾರ್ಯಕ್ರಮ ಕೊಡ್ಬೇಕು ಅಂತ ಅನ್ಕೊಂಡಿದ್ದೇವೆ.

ಹೌದಾ! ಏನು, ಯಾವ song , ಯಾವ ಹಾಡಿಗೆ dance ಮಾಡಬೇಕಂತ ಅಂದ್ಕೊಂಡಿದ್ದೀಯ? ನಾವ್ ಜನಪದಾ ಹಾಡಿಗೆ ನೃತ್ಯ ಮಾಡಬೇಕೂಂತ ಅನ್ಕೊಂಡಿದ್ದೇವೆ. ಮತ್ತೇ, ನೀನ್ ಏನ್ ಅನ್ಕೊಂಡಿದ್ಯಾ?

ನಾನು ಕೂಡ ನೃತ್ಯ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ.

ಹೌದ, ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಕೊಡ್ಬೇಕು ಅಂತ ನೀನ್ ಅನ್ಕೊಂಡಿದ್ದೀಯಾ? ಹ ಹೌದು. ಕೊಡ್ಬೇಕಂತ ಅನ್ಕೊಂಡಿದ್ದೇನೆ.

ನಾನು ಪರಿಸರದ ಬಗ್ಗೆ ಚಾ ಆಹ್ ಚಿತ್ರ ಬಿಡಿಸ್ಬೇಕಂತ ಅನ್ಕೊಂಡಿದ್ದೇನೆ. ಮತ್ತೇ ನೀನ್ ಏನ್ ಅಂತ ಅಂದ್ಕೊಂಡಿದ್ದೀಯಾ?

ನಾನು ಸಂಗೀತ ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ.

ಯಾವ ಹಾ, ಯಾವ song , ಯಾವ ಹಾಡಿಗೇ ಯಾವ ಹಾಡ್ ಹಾಡ್, ಹಾಡ್ ಹಾಡ್ತೀಯ? ನಾನು ಭಕ್ತಿ ಗೀತೆ ಹಾಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ.

ಹೌದಾ? ಇನ್ ಏನಾದ್ರು ಕಾರ್ಯಕ್ರಮ ಕೊಡ್ಬೇಕಂತ ಅಂದ್ಕೊಂಡಿದ್ದೀಯಾ? ನಿಂಗೆ ಯಾರ್ ಆದ್ರು ಪರಿಚಯದವ್ರು ಇದ್ದಾರಾ ನೃತ್ಯ ಕಲಿಸುವವರು?

ಆ ಪರಿಚಯ ಒಬ್ಬರು ಇದ್ದಾರೆ. ಅವ್ರಹತ್ರ ಹೇಳಿ ನಾನೂ ನಾಳೆ ನಿಮ್ಗೆ ಹೇಳ್ತೇನೆ ಏನ್ ಅಂತ. ಹ ಆ ಆಯ್ತು. ಅವ್ರ್ ಹತ್ರ ಕೇಳಿ ಎಂತ ವಿಷಯ ಅಂತ ಹೇಳಿ ನಮ್ಗೆ ನಾಳೆ ಬಂದು ಹೇಳ್ತಿಯಾ? ಆಯ್ತಾಯ್ತು ನಾನ್ ಹಾಗೆ ಮಾಡ್ತೇನೆ. ಮತ್ತ್ ಇನ್ನೇನು?

ನಮ್ಮ ತರಗತಿ ಇಂದ ಯಾವದಾದ್ರು ನಾಟಕವನ್ನು ಮಾಡುವವ ನಾವೂ?

ಆಯ್ತು ಮಾಡೋಣ. ಎಲ್ಲರನ್ನ ಕೇಳಿ.

ಆಹ್ ಯಾವ ವಿಷಯದ ಬಗ್ಗೆ ಮಾಡುವ ಅಂತ ಹೇಳ್ಬೋದ್ ನೀನು?

ನಾನೂ ಮೊದ್ಲು ನಾವ್ ಮಾಡ್ತಿದ್ವಲ್ಲ.ಆಹ್ ಆಹ್ primary ಅಲ್ಲ್ ಇರ್ಬೇಕಾದ್ರೆ ಕೃಷ್ಣ-ಸುಧಾಮ ನಾಟಕ ಮಾಡಿದ್ವಲ್ಲ? ಹಾ! ಅದೇ ನಾಟಕ ಮಾಡೋಣ್ವಾ?

ಹಾ ಅದಕ್ಕೆ ಬೇಕಾದಂತಹಃ ಆ ವಾಕ್ಯಗಳನ್ನೆಲ್ಲ ನೀನು ನೋಡಿ ಹೇಳ್ತಿಯಾ ನಂಗೇ? ಆಯ್ತು ನಾನ್ ಹೇಳ್ತೇನೆ ಏನ್ ಅಂತ.

ಹ ನಂದ್ ಊಟ ಆಗ್ಲಿಲ್ಲ ಇನ್ ಆಗ್ಬೇಕು. ನಿಂದ್ ಆಯ್ತಾ?

ಇಲ್ಲ ಇಲ್ಲ ನಮ್ಮ ತರಗತಿ ಇಂದ MC ಯಾರ್ ಆದ್ರು ಮಾಡ್ಬೇಕಲ್ಲ, ಯಾರಿಗೆ ಹೇಳುವ ನಾವೂ?

ನಮ್ಮ ತರಗತಿಯಿಂದ ಝಿಯಾನ್ ನನ್ನ ಒಂದು ಕೇಳೋಣ. ಹಾ ಅವನು ಒಳ್ಳೇದಾಗಿ ಭಾಷಣ ಎಲ್ಲ ಮಾಡ್ತಾನೆ. ಅವನ್ಹತ್ರ ಭಾಷಣ ಮತ್ತೇ ಹಾಡ್ಲಿಕ್ಕೆ ಕೂಡ ಹೇಳುವ ನಾವು.

ನಮ್ಮ ತರಗತಿ ಇಂದ ಎಷ್ಟ್ ಆಗ್ತದೊ, ಅಷ್ಟ್ ಕಾರ್ಯಕ್ರಮ ಕೊಡ್ಲಿಕ್ಕೆ ನೋಡ್ಬೇಕು ನಾವು.

ಹೌದೌದು. ಕೊಡೋಣ ಈ ಸಲ ಕಾರ್ಯಕ್ರಮವನ್ನು. ಉತ್ತಮ ಕಾರ್ಯಕ್ರಮ ಕೊಟ್ಟವ್ರಿಗೆ ಬಹುಮಾನ ಕೊಡ್ತೇನಂತ principal ಹೇಳಿದ್ದಾರೆ.

ಆಯ್ತು, ಎಲ್ಲರೂ ಆಹ್ ಭಾಗವಹಿಸೋಣ.

ಹೌದ. ಮತ್ತೆ ಎಂತ ಮಾಡ್, ವಿಶೇಷ ಏನು? ವಿಶೇಷ ಎಂತ ಇಲ್ಲ, ನೀನೆ ಹೇಳ್ಬೇಕು? ಮತ್ತೇ? ಮತ್ತೇ ಏನಾದ್ರು, ಆ ಮತ್ತೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೆಲವು ವಸ್ತುಗಳೆಲ್ಲ ಬೇಕಲ್ಲ, ಅದರ ಬಗ್ಗೆ ನೋಡೋಣ್ವಾ? ಅದಕ್ಕ್ ಎಷ್ಟು ಹಣ ಆಗ್ತದೆಂತ ಎಲ್ಲ ಹೇಳಿ?

ಆಯ್ತಯ್ತ್ ಎಲ್ಲರನ್ನ ಕೇಳಿ ನಾವ್ ಕೂಡ ಏನ್ ಅಂತ ನೋಡೋಣ.

ಹ ಮತ್ತೆ ಶಿಕ್ಷಕರ ಹತ್ರ ಸಹಾಯ ಸ್ವಲ್ಪ ತೊಗೊಳ್ವ, ಅವ್ರು ಸಹಾಯ ಮಾಡ್ತೇನೆ ಅಂತ ಹೇಳಿದರಲ್ಲ, ನಾವ್ ಅವ್ರ್ ಹತ್ರ ಹೇಳುವಾ.

ಆಯ್ತ್ಆಯ್ತು ಕೇಳೋಣ. ಕೆಲವರಿಗೆ ಕಷ್ಟ ಇರ್ತದಲ್ವ ಹಣ problem ಆದ್ರೆ? ನಾವೂ ಕಷ್ಟ ಇದ್ದವ್ರಿಗೆ ನಾವೂ ಸ್ವಲ್ಪ ನಮ್ಮ ಕೈ ಇಂದ ಎಷ್ಟ್ ಆಗ್ತದೋ ಅಷ್ಟ್ ಮಾಡುವ ನಾವು, ಆದಷ್ಟ್ ನಾವೇ ಹಾಕುವ.

ಹ್ಮ್ಮ್ ಆಯ್ತು, ಹಾಗೆ ಮಾಡೋಣ.

ಹಾ ನೀ ಏನ್ ಆದ್ರು ಬೇರೆ ಕಾರ್ಯಕ್ರಮ ಕೊಡ್ಬೇಕು ಅಂತಿದ್ರೆ ನೀನ್ ನಂಗೆ ಮತ್ತೆ ಹೇಳು ನಂಗೆ.

ಆಯ್ತಾಯ್ತು ನಾನ್ ಹೇಳ್ತೇನೆ. ಮತ್ತೆ ನೀನ್ ಏನ್ ಆದ್ರು ಕೊಡ್, ಕಾರ್ಯಕ್ರಮ ಕೊಡ್ತೀಯಾ ಅನ್ನೋದಾದ್ರೆ ನಂಗೆ ಸ ಹೇಳು.

ಹಾ ಖಂಡಿತ ಹೇಳ್ತೇನೆ. ಮತ್ತೆ ಏನು ಸಮಾಚಾರ ಏನ್ ಇಲ್ಲಲ್ಲ?

ಹಾಗಾದ್ರೆ ನಿಂಗೆ ಗೊತ್ತಾದ್ರೆ ನಂಗೆ ಹೇಳ್ತಿಯಾ? ಆಯ್ತಾಯ್ತು ಸರಿ ಹೇಳ್ತೇನೆ.

ಆ ಚೆನ್ನಾಗಿದ್ದಿನ್ರಿ ನೀವ್ರಿ?

ಊಟಾ ಊಟಾ ಆಗಿ ಈಗ ಮತ್ತ್ ಮರ್ಳಿ tea coffee ಕೊಡಿಯೊ time ಆತ್ ನಮ್ಗ. ಹಾ ನಮ್ದ ಊಟಾ late ಆಕ್ಕೇತ್ರಿ .

ಅಂದ್ರ ಮೂರುವರಿ ನಂತ್ರ ನಾಲ್ಕ್ ಗಂಟೆಗ್ ಊಟಾ ಮಾಡ್ತೇವ್ರಿ.

ನಿಮ್ಮ ಮಾಡ್ಕೊಬೇಕ್ರಿ ನೀವ್ ಹೆಂಗಾರ. ಆ ಮಾಡ್ಕೊಬೇಕ್ sir . ಅಂದ್ರ ನಮ್ಮ ಮನಿಯವರ ಬರೋದು ಮಕ್ಳ school ಇಂದ ಬರೋದು ಆ time ಅಭ್ಯಾಸ ಆಗಿ ಆಗಿ ಮತ್ತ್ change ಮಾಡ್ಕೊಳಾಕ್ ಆಗಾಂಗಿಲ್ಲ.

School ಎಲ್ಲಿ ಅದವ್ರೀಗ? ಸಾಲಿ ಎಲ್ಲಾ ಬಂದ್ ಆಗ್ಯಾವ ರಜಾ ಆಗೇತ್ ಅಲ್ರೀ ಬೇಸಿಗೆರಜಾ ಬಂತಾ. ಆ summer camp ಎಲ್ಲಾ ಹೊಕ್ಕಾರ ಅಲ್ರಿ ಮಕ್ಳ್. ಮತ್ತ್ ಈಗಾದ್ರುನು ಅವ್ರಿಗೆ ಶಾಲಿಗಿ ಹೋಗ್ಲೇ ಬೇಕ ಏನ್ರೀ ಅವ್ರ್ summer ಕ್ ಬೇಸಿಗೆ ಶಿಬಿರ ಅನ್ನೋ ಒಂದ್ ಹೆಸ್ರಿನೊಳಗ? time pass ಆಗಾಂಗಿಲ್ಲ ಅಲ್ರಿ ಅವ್ರಿಗೆ. ನಿಮಗ ಆಗೋದಿಲ್ರೀ ಅವ್ರ ಇದ್ರ್ ಕಾಟಾ ಕೊಡ್ತಾರ ಅಂತ ಹೇಳಿ ಅವ್ರಿಗ್ ಕಳ್ಸಿ ಬಿಡ್ತೀರಿ ನೀವ್ ಮನಿ ಕೆಲ್ಸಾ ಮಾಡೊ ಸಲ್ವಾಗಿ. ನಾನ್ ಅಡ್ಗಿ ಮಾಡ್ಕೊಳಾಕ ಎಲ್ಲಾ ನಂಗ್ ಮಕ್ಳ್ ಎಲ್ಲಾ ಕಿರಿಕಿರಿ ಮಾಡಿದ್ರ ಅಡ್ಗಿ ಮಾಡಾಕ ಇದಾಕ್ಕೇತಿ. ಹಿಂಗಾಗಿ ಅವ್ರೆಲ್ಲಾ ಹೊರಗಡೆ ಹೋದ್ರ ಅಂದ್ರ ನಿಧಾನಾಗಿ correct ಅಂಗ ರುಚಿರುಚಿಯಾಗಿ ಅವ್ರ್ ಬರೋವಷ್ಟತ್ತಿಗೆ ಅಡ್ಗಿ ಮಾಡಿ ಇಡ್ತಿನ್ರಿ.

ನಿಮ್ಮ side ಏನ್ famous ರಿ sir ಊಟಾ? ನಮ್ಮ್ ಕಡೆಗೆ ಜ್ವಾಳದ ರೊಟ್ಟಿರಿ. ಹ್ಮ್ ನಮ್ಮ side ಉ ಅಷ್ಟರಿ ನಾವು ಜೋಳದ ರೊಟ್ಟಿ ಆ ಇವತ್ತ್ ನಾನ್ ಮುಳಗಾಯಿ ಪಲ್ಯಾ ಮಾಡಿದ್ದೆ. ಆ ನಮ್ಮ್ ಮನಿಯವ್ರಿಗೆ ಬಾಳ ಇಷ್ಟಾ ಅದ್. ಆ ಹ್ಮ್ ಎಣ್ಗಾಯಿ ಅಂತ ಹೇಳ್ತೇವ ನಾವ್ ಬದ್ನಿಕಾಯ್ ಎಣ್ಗಾಯಿ.

ಮುಳ್ಳಗಾಯಿ ಎಣ್ಗಾಯ್ರಿ?

ಈ ಎಣ್ಗಾಯಿ ಮಾಡ್ಬೇಕ ಅಂದ್ರ ಮುಳ್ಳಗಾಯಿ ಅಷ್ಟೆ ಬೇಕ ಮತ್ತ ಬೇರೆ ಬೇರೆ. ನಾವ ಬೇರೆ ಬೇರೆ ತರಕಾರಿಯೊಳಗು ಮಾಡ್ತೇವಿ. ಹೀರಿಕಾಯಿಯೊಳಗ್ ಮಾಡ್ತೇವ್ರಿ ಆಮೇಲೆ ಇದ್ capsicum ಅಂತ ಹೇಳಿ ದಪ್ಪ ಮೆಣಸಿನಕಾಯಿ ಬರ್ತೈತಲ್ಲಾ.

ಹಾ ಅದ್ರೋಳಗು ಮಾಡ್ತೇವಿ but ಎಲ್ಲಾದ್ರೋಳಗು ನಾವ ಅದ್ರೋಳಗ ತುಂಬುದ್ ಆ paste ಮಾಡ್ಕೊಂಡಿರ್ತೆವಲ್ಲಾ ಅದ್ರೋಳಗ ಹಾಕುದ same ಇರ್ತೈತ್ರಿ ಅದ್ ಅಂದ್ರ ಆ. ಯಾವ ಯಾವ್ದನ್ನ ಕೂಡಿಸಿ ತುಂಬ್ತಿರಿ . ಎಣ್ಗಾಯಿ ಮಾಡ್ಬೇಕ ಅಂದ್ರ ನಾವ ಮೊದ್ಲೆ ಕ~ ಚಲೋ ಬದ್ನಿಕಾಯಿ ಅಥ್ವ ಇವ್ ದಪ್ಪ ಮೆಣಸಿಕಾಯಿ ತಗೊಂಬಂದು ಅವ್ನೆಲ್ಲಾ clean ಮಾಡ್ಕೊಂಡ್ ಆ ಇದು ನಮ್ಮ side ಕರೀಎಳ್ಳ್ ಅಂತ್ಹೇಳಿ ಸಿಗ್ತಾವ್ರಿ. . ಆ ಅಂದ್ರ ಈಗೆಲ್ಲಾ ನಾವ ಅಡ್ಗಿಗೆ ಎಣ್ಣಿ ಎಲ್ಲಾ ಕಡಿಮಿ use ಮಾಡ್ತೇವಿ. ಹಿಂಗಾಗಿ ಕರಿಎಳ್ಳು ಆಮೇಲೆ ಶೇಂಗಾ ಬೀಜಾ ಕೊಬ್ರಿ ಇವ ಮ~ ಶೇಂಗಾ ಮತ್ತ ಒಣ ಕೊಬ್~ ಆ ಎಳ್ಳನ್ನ ಹುರ್ಕೊಂತೆವ್ರಿ ಮುಂಚೆ.

ಅದ್ರ ಜೊತಿ ಒಣಾ ಕೊಬ್ರಿ ಸೇರ್ಸಿ ಎಲ್ಲಾ powder ಮಾಡಿ ಇಟ್ಕೊತೇವಿ. ಅದಕ್ಕ ಹುಣಸೆ ಹಣ್ಣಿನ ರಸ ಮತ್ತ ಬೆಲ್ಲದ್ದ್ ಆ paste ತರಾ ಮಾಡ್ಬಿಟ್ಟ್ ಅದ್ರೋಳಗ ಹಾಕಿ ಕಲಸ್ತಿವ್ರಿ .

ಆಮೇಲೆ ಉಳ್ಳಾಗಡ್ಡಿ ಸಣ್ಣಗ cut ಮಾಡ್ಕೊಂಡ ಅವ್ನು ಸ್ವಲ್ಪ ಎಣ್ಣಿಯೊಳಗ fry ಮಾಡ್ಕೊಂಡ ಅದೇನ್ ನಾವ್ paste ಮಾಡಿರ್ತೆವಲ್ಲ ಶೇಂಗಾ, ಎಳ್ಳು, ಕೊಬ್ರಿ ಅದ್ನೇಲ್ಲಾ ಆ ಈರುಳ್ಳಿಯೊಳಗ ಹಾಕಿ ಕಲಿಸಿ ಹುಣಸಿರಸಾ, ಬೆಲ್ಲಾ ಹಾಕಿ ಕಲಿಸಿ. ಅವ್ನ್ ಬದ್ನಿಕಾಯಿಯೊಳಗ ಬದ್ನಿಕಾಯ್ neat ಅಂಗ ನಾಲ್ಕ್ ಭಾಗಾ ಹಿಂಗ್ cut ಮಾಡ್ತಿವ್ ಅದನ್ನ್ full ಎಲ್ಲಾ ಅದ್ರೋಳಗ ಅದನ್ನ್ ಏನ್ ಮಾಡ್ಕೊಂಡಿರ್ತೆವಲ್ಲ ಇದನೆಲ್ಲಾ ರುಬ್ಬಿದ ಮಿಶ್ರಣ ಅದ್ರೋಳಗ್ ತುಂಬತಿವ್ರಿ.

ರುಚಿ ರುಚಿ ಆಗುತ್ರಿ ಅದ್?